ಇದು ಆಶ್ರಮ್ ರೋಡ್ ಹೋಗುವ ನಿಯರ್ ನಲ್ಲಿ ಬರ್ತಕ್ಕಂತಹ ಶಾಪ್ ಕೂಡ ಆಗಿದೆ. ವಿ_ಟೂ ಯಲ್ಲಿ ಎಲ್ಲಾ ತರಹದ ಮಕ್ಕಳ ಬಟ್ಟೆ. ವಯಸ್ಕರ ಬಟ್ಟೆ ಸಿಗುತ್ತದೆ.

ಫಸ್ಟ್ ರೋ ದಲ್ಲಿ ರೌಂಡ್ ರೌಂಡ್ ರೌಂಡ್ ತರ ಇರೋತರಕ್ಕಂತ--

ಅಕ್ಕ ಪಕ್ಕದಲ್ಲಿ ಗಿಡ ಮರಗಳ ಹಚ್ಚ ಹಸಿರು ಇರುವ ಕೆಲವು ಜಾಗವನ್ನು--

ಇದು ಒಂದು ಹಳೆಕಾಲದ ಪ್ರೇಕ್ಷಣೀಯ ಸ್ಥಳವಾಗಿದ್ದು ಇದು ನೋಡಲು ತುಂಬಾ ಅದ್ಭುತವಾಗಿದೆ.

ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ನಿಮಗೆಲ್ಲಾ ಗೊತ್ತಿರಬೇಕು ಎಲ್ಲವೂ ಸಮಾಧಿ ಅನ್ನಬಹುದು